ಈ ರೇಖಾ ಚಿತ್ರದಲ್ಲಿ ರಾಯಚೂರು ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟ ಬಳ್ಳಾರಿ ಬೂದುಗುಂದ ಡೇರಿ ಕೊಪ್ಪಳ ತಾಲೂಕು ಮತ್ತು ಕುಷ್ಟಗಿ ಜಿಲ್ಲೆ ಎಂದು ಬರೆಯಲಾಗಿದೆ ಮತ್ತು--

ದೊಡ್ಡದಾಗಿ ನಂದಿನಿ ಹೈನುಗಾರಿಕೆ ಚಿತ್ರವನ್ನು ಇಲ್ಲಿ ನಾವು ಕಾಣಬಹುದು.

ಮತ್ತು ಕರಿದಾದ ಗೇಟನ್ನು ನಾವು ಇಲ್ಲಿ ನೋಡಬಹುದು.

ಮಹಾರಾಜ ಎಂಟರ್ಪ್ರೈಸಸ್ ಎಂದು ಬರೆಯಲಾಗಿದೆ ಮತ್ತು ಇದು ಉದ್ದನೆಯ.

ಅಂಗಡಿಯಾಗಿದ್ದಿದ್ದು ನೀಲಿ ಬಿಳಿಯದಾದ ತಗಡು ಹಾಕಿರುವುದನ್ನು ನೋಡಬಹು--

ಅಶೋಕ್ ಏಜೆನ್ಸಿಸ್ ಎಂದು ದೊಡ್ಡದಾಗಿ ಬರೆಯಲಾಗಿದೆ ಮತ್ತು ಇದು ಲಾರಿ ಆಕಾರದಲ್ಲಿದ್ದು--

ಒಪ್ಪ್ ಪಿ_ಕೆ_ಜಿ ಬ್ಯಾಂಕ್ ಡ್ಯಾಮ್ ರೋಡ್ ಹೊಸಪೇಟೆಯಲ್ಲಿದೆ ಮತ್ತು ಇದು ಒಂದು ಅಂಗಡಿ ಆಚಕ್ಕ ಇಚಕ್ಕ--

ಮತ್ತು ಬಡದಲಿ ಕೆಂಪು ಅಕ್ಷರದಿಂದ ದೊಡ್ಡದಾಗಿ ಬರೆಯಲಾಗಿದೆ.

ಮಾಸ್ಕ್ ಸ್ಕೂಲ್ ಬ್ಯಾಗ್ ಕಾಲೇಜ್ ಬ್ಯಾಗ್ ಎಲ್ಲಾ ರೀತಿಯ ಬಾಗುಗಳು--

ಆರು ಗೊಂಬೆಗಳನ್ನು ಕಾಣಬಹುದು ಮತ್ತು ತಲೆಗೆ ಪೇಟೆಸುತ್ತಿರುವ ರೀತಿ ಡಿಸೈನ್ ನನ್ನು ಕಾಣಬಹುದು.

ಈ ಮೇಲಿನ ರೇಖಾಚಿತ್ರದಲ್ಲಿ ನಾವು ಒಂದು ದೊಡ್ಡದಾದ ಗ್ರೌಂಡನ್ನು ಕಾಣಬೋದು.

ದೊಡ್ಡದಾದ ಲೈಟು ಅಲ್ಲಿ ಮೇಲಿಂದ ಲೈಟ್ ಬೀಳುವುದೊಂದ್ ನಾವು ಇಲ್ಲಿ ನೋಡಬಹುದಾಗ--

ಮತ್ತು ಇದರ ಸುತ್ತಲು ತಂತಿಯಿಂದ ಇವನ್ನ--

ವ್ಯವಸ್ಥೆಯನ್ನು ಕಾಣಬಹುದು ಮತ್ತು ಅದು ಎಲ್ಲವೂ ಕಬ್ಬಿಣದಿಂದ ನಿರ್ಮಾಣಗೊಂಡಿದ್ದು ಮೇಲ್ಗಡೆ ತಗಡು ಇರುವುದನ್ನು ಕಾಣಬಹುದು ಮತ್ತು--

ಈ ಮೇಲಿನ ರೇಖಾ ಚಿತ್ರದಲ್ಲಿ ನಾವು--

ದೀಪಾವಳಿ ಗಣೇಶ ಹಬ್ಬಕ್ಕೆ ಬೇಕಾಗುವ ಎಲ್ಲ ರೀತಿಯ ಪಟಾಕ್ಷಿಗಳನ್ನು ಕಾಣಬಹುದು.

ಮತ್ತು ಗಣೇಶನ ಚಿತ್ರವನ್ನು ಆ ಪಡಾಕ್ಷಿ ಮೇಲೆ ಅಚ್ಚಲಾಗಿದೆ ಮ--

ಈ ರೇಖಾ ಚಿತ್ರದಲ್ಲಿ ನಾವು ನಾಲ್ಕು ಬಿಳಿಯದಾದ ಪ್ಲೇಟ್ ಗಳನ್ನು ಕಾಣಬಹುದು ಮತ್ತು ಎರಡು --

ಇನ್ನೆರಡು ಪ್ಲೇಟುದಲ್ಲಿ ಗೋಬಿ ರೈಸ್ ಇರುವುದನ್ನು ನಾವು ನೋಡಬಹುದ್--

ಮತ್ತು ಗುಡ್ಡ ಪ್ರದೇಶವನ್ನು ಕಾಣಬೋದು ಇಲ್ಲಿ ಹಲವಾರು ರೀತಿ ಮನೆಗಳು ಇದ್ದು--

ಹಳದಿ ಬ್ಲಾಕ್ ಹಳದಿ ಬಣ್ಣದ ಜಾಕೆಟ್ ಅನ್ನ ಹಾಕಿದ್ದಾರೆ.

ಅದರ ಹಿಂದೆ ಕೆ ಎ ಥರ್ಟಿಫೋರ್ ಪಿ ಫೈವ್ ಯೈಟ್ ಟೂ ಫೋರ್ ಎಂದು ಬರೆಯಲಾಗಿದೆ.

ಅವರು ವಿದ್ಯುತ್ ಕಬ್ಬಿಣದಿಂದ ಮಾಡಲಾಗಿದೆ ಮತ್ತು ಚಾಕಲೇಟ್ ನ ಇದು ಇದನ್ನು ಇಡಲಾಗಿದೆ.

ಮತ್ತು ಪಾರ್ಲೆಜಿ ಟ್ವೆಂಟಿ ಟ್ವೆಂಟಿ ಗುಡ್ ಡೇ --

ಇಲ್ಲಿ ಎಲ್ಲಾ ರೀತಿಯ ಉಪಯುಕ್ತ ವಸ್ತುಗಳು ದೊರೆಯುತ್ತವೆ.

ಹೂವು ಬಿಟ್ಟಿರುವುದನ್ನು ಇಲ್ಲಿ ನಾವು ಕಾಣಬಹುದು ವ್ಯಕ್ತಿಗಳು ಅಡ್ಡಾಡುತ್ತಿರುವುದನ್ನು ನೋಡಬಹುದು.

ಎಲ್ಲಾ ಮಹಿಳೆಯರು ಇಲ್ಲಿ ಕಸ ಹೊಡೆಯುತ್ತಿರುವುದನ್ನು ಕಾಣಬಹುದು ಮತ್ತು--

ಇದು ಕಬ್ಬಿಣದ ಒಂದು ತಗಡು ಇರುವುದನ್ನು ಕಾಣಬಹುದು ತಗಡುಗಳು--

ಮತ್ತು ನೀರು ಅ ನೆಲ್ಲಿನ ಗದ್ದೆಯಲ್ಲಿ ನೀರಿರುವುದನ್ನು ನೋಡಬಹುದಾಗಿದೆ.

ಇದು ಹುಡುಗರು ಮತ್ತು ಹುಡುಗಿಯರು ಆಟ ಆಡುತ್ತಿರುವುದನ್ನು ಕಾಣಬಹುದು.

ಈ ಮೇಲಿನ ರೇಖಾಚಿತ್ರದಲ್ಲಿ ಇದು ಒಂದು ದೊಡ್ಡ ಪಾರ್ಕಾಗಿದ್ದು--

ತೆಂಗಿನ ಮರ ಬೆಳೆಯಲು ನಂಗೆ ಸಹಾಯಕವಾಗಿದೆ.

ಈ ರೇಖಾ ಚಿತ್ರದಲ್ಲಿ ನಾವು ಒಂದು ಮೂರು ಅಂತಸ್ತಿನ ದೊಡ್ಡದಾದ ಬಿಲ್ಡಿಂಗನ್ನು ಕಾಣಬೋದು.

ಇಲ್ಲಿ ಹಳದಿ ಬಣ್ಣದ ಹಚ್ಚಿ ಮತ್ತು ಸುತ್ತಲು ಕೆಂಪುದಾದ ಒಂದು ಬಣ್ಣವನ್ನು ಅಚಲಾಗಿ--

ಈ ಕೀಬೋರ್ಡ್ ಗಳನ್ನು ಇಲ್ಲಿ ಕಾಣಬಹುದು.

ಹೊಸದಾದ ಕೀಬೋರ್ಡ್ ಗಳನ್ನು ಕಾಣಬಹುದು ಮತ್ತು ಮೌಸ್ ಗಳಿರುವುದನ್ನ ಇಲ್ಲಿ ನೋಡಬಹುದು.

ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಚೇರ್ ಮೇಲೆ ಕುಳ ಚೇರ್ ಮೇಲೆ ಕುಳಿತಿರುವುದನ್ನು ಕಾಣಬಹುದು.

ಸ್ಕೂಲ್ ವ್ಯಾನ್ ಮತ್ತು ಇನ್ನು ಬೈಕ್ ಗಾಡಿ ನಿಂತಿರುವುದನ್ನು ಕಾಣಬಹುದು ಬಿಳಿದಾದಾ--